ಈ ಚಿತ್ರದಲ್ಲಿ ಒಂದು ಅಗಲವಾದ ರಸ್ತೆಯನ್ನು ನೋಡಬಹುದು.

ವಿವಿಧ ಬಣ್ಣದ ನೀರ್ನ ಲೈಟುಗಳನ್ನು ನೋಡಬಹುದು.

ದೊಡ್ಡದಾದ ರಸ್ತೆ ಹಾಗು ಕಾಂಪೌಂಡ್ ನ್ನು ನೋಡಬಹುದು.

ಟಿನ ಬಾಕ್ಸ್ ಗಳು ಹಾಗು ಕೇಕ್ ಗಳನ್ನು ಕಾಣಬಹುದು.

ಹಾಗೂ ಮೋಟರ್ ವೆಹಿಕಲ್ ಹಾಗೂ ಸೈಕಲ್ ಗಳನ್ನು ನೋಡಬಹುದು.

ಮೂರ್ತಿಗಳು ಹಾಗು ಪೋಟೋಗಳನ್ನು ನಾವು ನೋಡಬಹುದು.